ಇನ್ನೊಬ್ಬ ವ್ಯಕ್ತಿ ಫೋನಿನಲ್ಲಿ ಮಾತನಾಡುತ್ತಾ ಬರುತ್ತಿದ್ದಾನೆ.

ಪಕ್ಕದಲ್ಲಿ ಕೆಂಪು ಮತ್ತು ಕಪ್ಪು ಬಣ್ಣದ ಪಟ್ಟಿಯನ್ನು ಹೊಡೆಯಲಾಗಿದೆ.

ಇದು ಒಂದು ಮಷೀನ್ ಆಗಿದೆ ಇದರ ಮೇಲೆ ಎಚ್_ಎಚ್_ಓ ಎಂದು ಬರ್ದಿದ್ದಾರೆ.

ಇಲ್ಲಿ ಒಂದು ಸಮಾರಂಭದ ವೇದಿಕೆಯಾಗಿದೆ ಇಲ್ಲಿ ಹಲವಾರು ಮಹಿಳೆಯರು ಕುಳಿತುಕೊಂಡು ಮತ್ತು ಕೆಲವು ಮಹಿಳೆಯರು ನಿಂತುಕೊಂಡು ಫೋಟೋ ವನ್ನು ತೆಗೆಸಿಕೊಳ್ಳುತ್ತಿದ್ದಾರೆ.

ಈಕೆಯ ಪಕ್ಕದಲ್ಲಿ ಒಂದು ಚೇರು ಕಾಣಿಸುತ್ತಿದೆ.

ಇದರ ಹಿಂದುಗಡೆ ನೀಲಿ ಬಣ್ಣದ ಒಂದು ಪರದೆ ಕಾಣಿಸುತ್ತಿದೆ.

ಅಟ್ಟಿ ಅವೈಲಬಲ್ ಹಿಯರ್ ಫುಲ್ ರೆಡಿ ಮೀಲ್ ಎಂದು ಬರೆದಿದ್ದಾರೆ.

ಅವುಗಳಿಗೆ ನೆರಳಾಗಿ ಎರಡು ಕಟ್ಟಿಗೆಯ ಮೇಲೆ ಒಂದು ಬಂಡೆಯನ್ನು ನಿರ್ಮಿಸಿದ್ದಾರೆ.

ಮುಂದುಗಡೆ ಒಂದು ಕಾರು ಬಸ್ ಹೋಗುತ್ತಿರುವುದನ್ನು ಕಾಣಬಹುದು.

ಇದರ ಪಕ್ಕದಲ್ಲಿ ಒಂದು ದೊಡ್ಡದಾದ ಮರ ಬೆಳದಿದೆ.

ಇಲ್ಲಿ ವಿದ್ಯುತ್ ಕಂಬವಿದೆ ಮತ್ತು ವಿದ್ಯುತ್ ವೈರ್ ಹಾದು ಹೋಗಿದೆ.

ಇಲ್ಲಿ ಹಲವಾರು ಕಟ್ಟಿಗೆಗಳು ನೋಡಲು ಕಾಣುತ್ತಿವೆ.

ಪಕ್ಕದಲ್ಲಿ ಒಂದು ದೊಡ್ಡದಾದ ವಿದ್ಯುತ್ ಕಂಬ ಇದೆ.

ಪಕ್ಕದಲ್ಲಿ ಕೆಲವು ಅಲ್ಮಾರ್ ಗಳು ಕಾಣಿಸುತ್ತವೆ.